ಇದು ಒಂದು ಗ್ಯಾರೇಜ್ ಈ ಗ್ಯಾರೇಜಿ ನಲ್ಲಿ ಒಂದು ಕಾರ್ ನಿಂತಿದೆ ಆ ಕಾರು ಕೆಟ್ಟು ಹೋಗಿದೆ ಮತ್--

ಇದು ಒಂದು ಜಿಮ್ ನ ಚಿತ್ರವಾಗಿದೆ.

ಇದು ಒಂದು ಫಾರ್ಮಿನ ಚಿತ್ರವಾಗಿದ್ದು ಈ ಫಾರ್ಮಿನಲ್ಲಿ ಹಸಿರು ಬಿತ್ತಿರುವುದನ್ನು ನೋಡುತ್ತೇವೆ.

ಇಲ್ಲಿ ನೀರ್ ಕಾಯಸ್ತಿರೊದನ್ನ ಕಾಣುತ್ತೆವೆ ಮತ್ತು ಗಿಡ ಮರಗಳಿಂದ ಹಸಿ ಹಸಿರಾಗಿ ಹಸಿರಿನಿಂದ ತುಂಬಿ ಕೊಂಡಿರುವ ಗ್ರೀನ್ ಫಾರ್ಮ್ ಅನ್ನ ನಾವು ಕಾಣುತ್ತೆವೆ.

ಮತ್ತು ಎಲ್ಲ ಕಲ ಎಲ್ಲಾ ಬಣ್ಣ ಬಣ್ಣ ಇಲ್ಲಾ ಬಣ್ಣಗಳಿಂದ ಕುಡಿರುವಂತ ಅ ಡ್ರೆಸ್ ಗಳನ್ನು ನಾವಿಲ್ಲಿ ಕಾಣಬಹುದು.

ಇದು ಒಂದು ಜೆನರೇಲ್ ಸ್ಟೋರ್ ಆಗಿದ್ದು ಇ ಸ್ಟೋರ್ ನಲ್ಲಿ ಇ ಹಾರ್ಟ್ ಶೇಪ್ ನ ಪಿಲ್ಲೋ ಗಳನ್ನ ಮತ್ತು ವಿಧವಿಧವಾದ ಪಿಲ್ಲೋ ಗಳನ್ನ ಮಾರಲಾಗುತ್ತದೆ.

ಮತ್ತು ಸಾಕಷ್ಟು ಚಾಕಲೇಟ್ ಗಳಿಂದ ಮೇಲೆ ಶೃಂಗರಿಸಲಾಗಿದೆ ಚೇರಿ ಹಣ್ಣುಗಳನ್ನು ಕೂಡ ಇಡಲಾಗಿದೆ.

ಗಿಡಮರಗಳ ಆಚೆಗೆ ಒಂದು ಬೆಟ್ಟವಿದೆ ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದೆ.

ಇಲ್ಲಿ ಮಕ್ಕಳು ಬೇಸಿಗೆಯಲ್ಲಿ ಬೆಂದಿ ಎಂಜಾಯಮೆಂಟ್ ಅನ್ನು ಮಾಡುತ್ತಾ --

ಒಬ್ಬ ವ್ಯಕ್ತಿ ಅ ಅತೀ ಸ್ಟುಲ್ ಅನ್ನು ಇಟ್ಟುಕೊಂಡು ಮೇಲೆ ನಿಂತು ಬಾಗಿಲಿಗೆ ಬಣ್ಣವನ್ನು ಬಳೆಯುತ್ತಿದ್ --

ಈ ಒಂದು ಪಾಳು ಬಿದ್ದ ಕಟ್ಟಡದ ಮುಂದೆ ಹಸಿರು ಹುಲ್ಲಾಸಿರುವುದನ್ನು ನಾವು ಕಾಣುತ್ತೇವೆ.

ಇದು ಒಂದು ಡ್ಯಾಮಿ ನ ಚಿತ್ರಣವಾಗಿದ್ದು ಈ ಡ್ಯಾಮಿ ನಲ್ಲಿ ಸಾಕಷ್ಟು ನೀರು ತುಂಬಿರುವುದನ್ನು ಸಂಗ್ರಹವಾಗಿರುವುದನ್ನು ನಾವು ಕಾಣುತ್ತೇವೆ.

ಇದು ಒಂದು ಮನೆಯ ಚಿತ್ರಣವಾಗಿದ್ದು ಈ ಎಲ್ಲ ಮನೆಯ ಬಾಗಿಲುಗಳು ಮುಚ್ಚಿರುವುದು ಇಲ್ಲಿ ಕಂಡು ಬರು--

ಇದು ಒಂದು ಬಿಲ್ಡಿಂಗ್ ಆಗಿದ್ದು ಈ ಬಿಲ್ಡಿಂಗಿನ ಮುಂಭಾಗದಲ್ಲಿ ಬಳ್ಳಾರಿ ಅನ್ಕೊ ಸೆಂಟರ್ ಎಂಬ ಬೋರ್ಡ್ ಅನ್ನು ತೂಗುಹಾಕಿರುವುದನ್ನು ನಾವು ಕಾಣುತ್ತೇವೆ.

ಈ ಕಬ್ಬಿಣದ ಸಲಕರಣೆಗಳನ್ನು ವೆಹಿಕಲ್ ಗಳನ್ನ ತಯಾರಿಸಲು ದೊಡ್ಡ ದೊಡ್ಡ ಕಂಪನಿ ಗಳಲ್ಲಿ ಬಳಸಲಾಗುತ್ತದೆ.

ಮತ್ತು ಅ ಕಟಿಂಗ್ ಮಾಡಿಸಿಕೊಳ್ಳುವಂತ ವ್ಯಕ್ತಿಗಳೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಅನ್ನು ಇಲ್ಲಿ ಮಾಡಲಾಗಿದೆ.

ಇದು ಒಂದು ರಂಗೋಲಿಯ ಚಿತ್ರಣವಾಗಿದ್ದು ಇಲ್ಲಿ ಒಟ್ಟು ಹತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ರಂಗೋಲಿಯನ್ನು ಬಿಡಿಸುತ್ತಿರುವುದನ್ನು ನಾವು ಕಾಣುತ್ತೇವೆ.

ಮತ್ತು ಶಾಪಿನ ಮುಂದುಗಡೆ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ.

ಹಾಗು ಅ ನದಿ ನೀರಿನ ಪಾತ್ರದ ದಂಡೆಯಲ್ಲಿ ಈ ಮನೆಗಳು ನಿರ್ಮಾಣವಾಗಿರುವುದನ್ನು ನಾವು ಕಾಣುತ್ತೇ--

ಇದು ಒಂದು ಡಾಬಾದ ಚಿತ್ರಣವಾಗಿದ್ದು ಈ ಡಾಬಾದ ಮೇಲೆ ಏಳು ಲೈಟುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಲಾಗಿದ್ದು--

ಡಾಬಾದ ಮುಂದುಗಡೆ ನಾಲ್ಕು ಬೈಕುಗಳನ್ನು ನಿಲ್ಲಿಸಲಾಗಿದೆ ಡಾಬಾದ ಒಳಗೆ ಜನರು ಊಟಕ್ಕೆ ಕುಳಿತಿರುವುದನ್ನು ಕಾಣುತ್ತೇ--

ಈ ಶಾಪಿನಲ್ಲಿ ಬಣ್ಣ ಬಣ್ಣದ ಹ್ಯಾಂಡ್ ಬ್ಯಾಗ್ ಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿರುವುದನ್ನು ಕಾಣುತ್ತೇವೆ.